ಇದು ಒಂದು ಹಳೆ ಕಾಲದ ಕಲ್ಲಿನಿಂದ ಮಾಡಿದ ಐತಿಹಾಸಿಕ ಸ್ಥಳವಾಗಿದೆ.

ಮತ್ತು ಗೇಟ್ ಹತ್ತಿರ ಒಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಮಾಡುತ್ತಿದ್ದಾನೆ.

ಮತ್ತು ಈ ಅಂಗಡಿಯಲ್ಲಿ ಒಂದು ಪೂಜೆಯನ್ನು ಮಾಡಿದ್ದಾರೆ.

ಇಲ್ಲಿಯ ದೇವರುಗಳನ್ನು ಹೂಗಳಿಂದ ಅಲಂಕೃತವಾಗಿ ಮಾಡಿದ್ದಾರೆ.

ಇಲ್ಲಿ ಒಂದು ಪಾರ್ಟಿ ರೂಮ್ ಇದೆ ಇಲ್ಲಿ ಕೂತುಕೊಳ್ಳಲು ಒಂದು ಟೇಬಲ್ ಮತ್ತು ಅದಕ್ಕೆ ಚೇರ್ ಗಳನ್ನು ಹಾಕಿದ್ದಾರೆ.

ಒಂದು ದೊಡ್ಡ ದೊಡ್ಡವಾದ ಗಿಡ ಮರಗಳು ಕೂಡ ಇವೆ.

ಆ ಕಟ್ಟಡದ ಗೋಡೆಯ ಮೇಲೆ ಹಲವಾರು ಫೋಟೋ ಗಳು ಭಾವಚಿತ್ರಗಳನ್ನು ಹಚ್ಚಿದ್ದಾರೆ.

ಇದು ಒಂದು ದೊಡ್ಡದಾದ ಕಟ್ಟಡವಾಗಿದೆ ಆ ಕಟ್ಟಡದ ಮೇಲೆ ಫೋರ್ಟಿಸ್ ಅಂತ ಹಸಿರು ಬಣ್ಣದಿಂದ ಬರೆಯಲಾಗಿದೆ.

ಮತ್ತು ಇಲ್ಲಿ ಕೂತುಕೊಳ್ಳಲು ಒಂದು ಸೋಪ ಕೂಡ ಹಾಕಿದ್ದಾರೆ.

ಇದು ಒಂದು ರಿಶ್ ಬೈಕ್ ಕ್ಲಿನಿಕ್ ಅಂಗಡಿ ಆಗಿದೆ ಇದನ್ನು ತೆರೆಯಲಾಗಿದೆ.

ಅದರ ಮುಂದೆ ದೊಡ್ಡದಾದ ಗಾರ್ಡನ್ ಕೂಡವು ಇದೆ ಅದರಲ್ಲಿ ಹಸಿರು ಹುಲ್ಲುಗಾವಲು ಇದೆ.

ಬಾಗಿಲನ್ ಮೇಲೆ ಒಂದು ಪೇಪರ್ ಅನ್ನು ಹಚ್ಚಿದ್ದಾರೆ.

ಇಲ್ಲಿ ಕೆಲವು ಅಂಗಡಿಗಳು ಇವೆ ಆ ಅಂಗಡಿಗಳಲ್ಲಿ ಅಮೂಲ್ ಅಂಗಡಿ ಕೂಡ ಒಂದು.